ಮತ್ತೆ ನಂಗೆ ಹುಡಗ್ರ ಎಲ್ಲ ಹೀಗೆ ಓದೋ ಮಕ್ಳು ಈ ತರಾ ಒಳ್ ಒಳ್ಳೆ ಕೆಲ್ಸ ಮಾಡಿದ್ರೆ ಎಲ್ಲರಿಗು ಹೆಲ್ಪ್ ಆಗತ್ತೆ ಎಲ್ಲರಿಗು ಗೊತ್ತಾಗತ್ತೆ ಜನಕೆಲ್ಲ ಗೊತಾಗೋ ತರಾ ಒಳ್ಳೆ ಒಳ್ಳೆ ಕೆಲ್ಸ ಮಾಡ್ತಾ --

ಒಂತರ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಇದೆ ಅನ್ಸತ್ತೆ ಮೇಲ್ಗಡೆ ಇಲ್ಲಿ ಬೆಟ್ ತುದಿಯಲ್ಲಿ ನೋಡ್ ಇಲ್ಲಿ ಯಾವ್ ತರಾ ಬಿಟ್ಟಿದಾರೆ ರೋಡು ಸ್ ಸಖತ್ತಾಗಿದೆ ನೋಡಕ್ಕೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗತ್ತೆ. ಮತ್ತೆ ದೇವಸ್ಥಾನ ಅಲ್ಲೇ ದೇವ್ರು.

ಇದು ಕೆರೆ ತರ ಇದೆ ಇಲ್ಲಿ ಬೋಟಿಂಗ್ ಹೋಗ್ಬಹುದು ಹಮ್ಮ್ ಅಂದ್ರೆ ಫ್ಯಾಮಿಲಿನು ಹೋದ್ರೆ ಮತ್ತೆ ಫ್ರೆಂಡ್ಸ್ ಜೊತೆನೂ ಹೋದ್ರೆ ಬೋಟಿಂಗ್ ಕರ್ಕಂಡ್ ಹೋಗಿ ಚೆನ್ನಾಗಿರುತ್ತೆ ಹಮ್ಮ್ ನೋಡಕ್ಕೆ ಆಟ ಆಡಕ್ಕೆ.

ಅಲ್ಲಿ ಜ್ಯೂಸ್ಸು ಮತ್ತೆ ತಿನ್ನಕ್ಕೆ ಏನ್ ಏನು ಪಕ್ದಲ್ಲೇ ಹೋಟ್ಲು ಪಕ್ದಲ್ಲೇ ಬೇಕ್ರಿ ಮತ್ತೆ ಈ ಕಡೆ ಪೆಟ್ಟಿ ಅಂಗಡಿ ತರಾ ಇಟ್ಟಿದಾರೆ ಅಲ್ಲಿ ಆಹ್ ಅಲ್ಲಿ ರಿಚಾರ್ಜ್ ಮಾಡ್ತಾರೆ ಮತ್ತೆ ಅಲ್ ಅಲ್ಲೇ ತಿಂಡಿಗಳು ಚಿಕ್ ಮಕ್--